ಈ ಚಿತ್ರೀಕರಣವು ಒಂದು ಕಟ್ಟಡದ ಬದಿಯಲ್ಲಿ ಇರುವ ನೀರಿನ ಕೊಳವನ್ನು ನಾವಿಲ್ಲಿ ಗಮನಿಸಬಹುದು. ಅದಕ್ಕೆ ನಾಲ್ಕು ಸ್ಪ್ರಿಂಕ್ಲರ್ ಗಳನ್ನು ಏರ್ಪಡಿಸುವಂತ ಚಿತ್ರಿಕರಣವಾಗಿದ್ದು --

ಈ ಚಿತ್ರೀಕರಣವು ಒಂದು ಆ ಮುಖ್ಯ ದ್ವಾರದ ಕಲ್ಲಿನ ಕೋಟೆಯಾಗಿದ್ದು ಮುಂಬದಿಯಲ್ಲಿ ಕಲ್ಲಿನ ಬಾಗಿಲನ್ನು ನಾವು ಮಹಾ ದ್ವಾರವಾಗಿ ಎಂದು ಕರೆಯುತ್ತೇವೆ.

ಈ ಚಿತ್ರಿಕರಣದಲ್ಲಿ ಒಂದು ಅಹ್ ಹಳೆಯದಾದಂತಹ ಪುರಾತನವಾದ ಕೋ ಕಲ್ಲಿನ ಕಟ್ಟಡವಾಗಿದ್ದು ಮುಂಭಾಗದ ಚಿತ್ರೀಕರಣವಾಗಿರುತ್ತದೆ.

ಈ ಚಿತ್ರೀಕರಣವು ಒಂದು ಕಛೇರಿಯ ಮುಂಭಾಗದ ಚಿತ್ರೀಕರಣವಾಗಿದ್ದು ಇದರ ಮುಂಭಾಗದಲ್ಲಿ ಅಹ್ ಒಂದು ಅಹ್ ವಿಬ್ಬಿನ್ನವಾದ ಅಹ್--

ಕೆಲ ಚಾಟ್ಸ್ ಪ್ರೀಯರಿಗೆ ಇಷ್ಟವದಂತಹ ಗೋಲ್ಗಪ್ಪವನ್ನು ನಾವಿಲ್ಲಿ ಕಾಣಬಹುದು.

ಮಸೀದಿಯು ನೀಲಿ ಹಾಗೂ ನೆರಳೆ ಬಣ್ಣದ ಲೈಟಿಂಗ್ಸಗಳಿಂದ ಆವೃತಗೊಂಡಿದ್ದು ಒಂದು ಸುಂದರವಾದ ನೋಟ ವೆಂದು ಹೇಳಬಹುದು.